ತಗಡ ತಗಡ ಅನ್ನು ಹಚಿರುವುದು ಕಾಣುತಿ --

ಮತ್ತು ಮೇಲ್ಗಡೆ ಒಂದು ಬು ಬ್ಯಾನರ್ ಇದೆ.

ಮಂಚೇವ ಸ್ಟೇಷನರಿ ಎಂಬ ಬ್ಯಾನರ್ ಇದೆ.

ಅದಕ್ಕೆ ಒಂದು ಇಚ್ ಈಚೆ ಸೈಡಿನಲ್ಲಿ ಚಿಡಿಗಳು--

ಅದರ ಹಿಂದುಗಡೆ ಒಂದು ಟ್ಯಾಕ್ಟರ್ ಇದು ಟ್ಯಾಕ್ಟರ್ನ ಶಾಪಿದೆ.

ಒಬ್ಬನ ಕೈಯಲ್ಲಿ ಪಿಶಬಿ ಕೊಡವಿದೆ ಅಲ್ಲಿ ಬೈಕ್ ಕಾಣುತ್ತಿದೆ.

ಮೆಟ್ರೊ ಸೂಪರ್ ಮಾರ್ಕೆಟ್ ಇದೆ ಕೆಳಗಡೆ--

ಶ್ರೀ ಲಕ್ಷ್ಮಿ ಸತ್ಯನಾರಯಣ್ ಗೋಶಾಲ ಇದೆ ಅಲ್ಲಿ ಒಂದು ಗಿಡವಿದೆ ಮತ್ತು ಒಳಗಡೆ ಆಕಳು--

ಮತ್ತು ಮೇಲಿನಿಂದ ನೀರನ್ನು ಹರಿಯುತ್ತಿವೆ ಈಚೆ ಸಾಲಿನಲ್ಲಿ ಒಂದು ದೊಡ್ಡ ಕಲ್ಲನ್ನು ಕಾಣುತ್ತಿದೆ.

ಇಲ್ಲಿ ಇಬ್ಬರು ಮನುಷ್ಯರು ಚೀಡಿ ಬಳಿ ನಿಂತಿಕೊಂಡಿದ್ದರೆ.

ನಿಂತಿದೆ ಒಬ್ಬ ಮನುಷ್ಯನ ಕೈಯಲ್ಲಿ ಬಾಟಲನ್ನು ಹಿಡಿದುಕೊಂಡಿದ್ದಾನೆ.

ಕುಸಿಗೆ ಹಿಡಿದು ನಿಂತಿಕೊಂಡಿದ್ದಾಳೆ ಅಲ್ಲಿ ಒಂದು ಟೆಂಗಿನ ಮರವನ್ನು ಕಾಣುತ್ತಿದೆ .